ಇತಿಹಾಸಗಾರರು ಹೇಳುತ್ತಾರೆ ಇವ ಅಡಗಿಕೊಳ್ಳಲು ಇದನ್ನು ತೆಗೆಸಿದ್ದ.

ಇಲ್ಲಿ ಕಾಣುತ್ತಿರುವುದು ಕಾರ್ ನ ವಾಶ್ ಅಥವಾ ಬೈಕ್ ವಾಶ್ ಮಾಡುವ ಸರ್ವಿಸ್ ಸ್ಟೇಷನ್ ಇಲ್ಲಿ ವೇಗವಾಗಿ ನೀರನ್ನು.

ಧರ್ಮಸ್ಥಳದಿಂದ ಬೆಳ್ತಂಗಡೀ ಹೋಗುವ ಹೆದ್ದಾರಿಯಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತದೆ.

ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಎಲ್ಲ ಬಗೆಯ ತಿಂಡಿಗಳಿಗೆ ಫೇಮಸ್ ಆಗಿದೆ.

ಇಲ್ಲಿ ಕಾಣುತ್ತಿರುದು ಕುಡ್ಲದ ಪಿಜ್ಜಾ ನೆಕ್ಸಸ್ ಮಾಲ್ .

ಚೇರ್ ನಿಂದ ಹಿಡಿದು ಎಲ್ಲ ಮರದ ವಸ್ತುಗಳು --